ಇದು ಒನ್ ಪರ್ಸ್ ಅದಾವ್ ರೀ ಅಲ್ಲಾ ಹ್ಯಾಂಡಿ ಕಾರ್ಫ್ಟ್ ಪರ್ಸ್ ಹಾಗತವ ಪರ್ಸ್ ಮತ್ತು ಮಾಡ್ರನ್ ಪರ್ಸ್ಗಳು ಅದಾವ್ ರೀ.

ಎಷ್ಟು ಚಲೋ ಡೆಕೋರೇಷನ್ ಮಾಡಿದ್ರಿ ನೋಡ್ರಿ.

ಬೇರೆ ಬೇರೆ ಟೈಪ್ ದ ಪೂಜಾರಿ.